ರಾಜಕೀಯದವ್ರು ಪ್ರತಿಯೊಬ್ರು ಟೇಟ್ರು ಎಲ್ಲಾರು ಫ್ಲೆಕ್ಸ್ ಹೊಡೀತಾರೆ.

ನಾನು ಪ್ರೈಮರಿ ಸ್ಕೂಲ್ ಯಿಂದಾನೂ ಚರ್ಚ್ ಕಾನ್ವೆಂಟ್ ಅಲ್ಲೇ ಓದಿದ್ದು. ಅಲ್ಲಿನಾ ಆಅ ಅವ್ರು ಆಚರಣೆ ಆಗ್ಲಿ ಸ ಸಂಪ್ರದಾಯ ತುಂಬಾ ಚನಾಗಿರತ್ತೆ.

ಥೀಮ್ ಮಾಡ್ ಇಡ್ತಾರೆ ಅದು ತುಂಬಾ ಹಬ್ಬ ನು ತುಂಬಾ ಚನಾಗ್ ನಾಡಸ್ತಾರೆ ಕೇಕ್ ಎಲ್ಲಾ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹಬ್ಬ ಚನಾಗ್ ಆಚರ್ಸ್ತಾರೆ.

ಮೊದ್ಲೆಲ್ಲಾ ಎಂಗಂದ್ರೆ ನಾವೂ ಒಂದ್ ಈಜ್ ಬೇಕಂದ್ರೆ ಒಂದು ಕೆರೆ ನೋ ಇಲ್ಲ ಹೊಳೆ ಆತರ ಎಲ್ಲಾ ಹೋಗತಿದ್ವಿ ಈಗ ಏನಂದ್ರೆ ತುಂಬಾ ಇಂಪ್ರು ಆಗಿದೆ ಆಹ್ಹ್ ಒಂದು ಸ್ವಿಮ್ಮಿಂಗ್ ಫುಲ್ ಅಂತ ಮಾಡ್ಕೊಂಡಿ --